ನಮ್‌ ಕಡೆ ಎಲ್ಲಾ ಥಿಯೇಟರ್ಸ್‌ಗೆಲ್ಲಾ ಹೋಗ್ತಿದ್ದಾರೆ ನೋಡಕ್ಕೆ ಅದೇ ತರನೆ ಆ ಅದೇ ತರಾನೆ ಇವಾಗ ಸಿಟಿಯಲ್ಲಿ ಏನಿದ್ರು ಮಾಲ್‌ ಅಲ್ಲೇ ಇರುತ್ತೆ ಸೋ ಏನಂದ್ರೆ ಬುಕಿಂಗ್‌ ಇರುತ್ತೆ ಅಲ್ಲಿ ಈ ತರ ಇಷ್ಟೆ ಅಂತ ಫಸ್ಟ್‌ಗೆ ಬುಕ್ ಮಾಡ್ಬೋದು ಆನ್ಲೈನ್‌ ಬುಕ್‌ ಮಾಡ್ಬೋದು ಇಷ್ಟೇ ಸೀಟ್‌ ಅಂತ ಸೀಮಿತ ಇರೋದು.

ಸಾಲ ಮಾಡಿ ತಮ್ಮ ಮದುವೆ ಮಾಡಿದೆ.

ಸಾಮ್‌ಸಂಗ್‌ ಬೇಕಂದ್ರೆ ಸಾಮ್‌ಸಂಗ್‌ ಕಂಪೆನಿ ಒಂದು ಶೋ ರೂಂ ಇರುತ್ತೆ ವಿವೋ ಬೇಕಂದ್ರೆ ವಿವೊ ಶೋ ರೂಂ ಇರುತ್ತೆ ಅಲ್ಲೋಗಿ ನಾವು ಪರ್ಚೇಸ್‌ ಮಾಡ್ಬಹುದು ಶೋ ರೂಮ್ಸ್‌ ಇರ್ತವೆ.

ಈವನ್‌ ಬಾಯ್ಸ್‌ ಹೋಗ್ತಾರೆ ಸಲೋನ್ಸ್‌ಗೆ ಏನಂದ್ರೆ ಹೇರ್‌ ಕಟ್‌ ಮಾಡ್ಸ್ಕೊಳ್ಳೋಕೆ ಫೇಶಿಯಲ್‌ ಮಾಡ್ಸ್ಕೊಳ್ಳೋಕೆ ಹುಡ್ಗೀರುನೂ ಹೋಗ್ತಾರೆ ಸೋ ಇಂಪೋರ್ಟೆಂಟ್‌ ಈಗಿನ್‌ ಜೆನೆರೇಶನ್‌ ಹುಡ್ಗ ಹುಡ್ಗಿರಿಗೆಲ್ಲರಿಗೂನೂ.

ಸೇಮ್ ಹಿಂಗೇ ಕಾಂತದ ನೋಡ್ರಿ ಯಲ್ಲ ಯಾಕಡೆ ನೋಡಿದ್ರು ಬರೇ ಬಿಲ್ಡಿಂಗ್ ಉ. ಯಲ್ಲ--

ಆಮೇಲೆ ಅಹ್ ಇವ ಇವ ಇವಾಗಿನ ಕಾಲದಲ್ಲಿೆ ಎಲ್ಲ ಕಡೆ ಯೋಗ ಮಾ ಅಹ್ ಯೋಗ ತುಂಬಾನೆ ಅಹ್ ಫೇಮಸ್‌ ಆಗೈತೆ ಸ್ಕೂಲ್‌ ಕಾಲೇಜ್‌ ಎಲ್ಲ ಕಡೆ ಯೋಗ ತುಂಬ ಮಾಡ್ತಿದ್--